ಹ್ಞೂ education ಎಲ್ಲಾ ಸಾರಿಯಾಗ್ ಕೊಡ್ತಾರಿ ಇಲ್ಲೆ.

ಹ್ಮ್ ಹ್ಮ್ ಚನಾಗ್ ಹೇಳ್ತಾರಿ sir ಅದೆಲ್ಲ ಎಲ್ಲಾ. ಬೆಳಿಗ್ಗೆ ಎಸ್ಟ್ ಗಂಟೆಕ್ ಬರ್ತಾರ್ ಮಕ್ಳು ಬೆಳಿಗ್ಗೆ ನೋಡಿ ಅಹ್ ಇದ್ ಎಂಟುವರೀ ಗಂಟೆ ಇಲ್ಲಿಂದ ಹೋಕ್~ಹೋಕ್ತಾರೆ sir ಇಲ್ಲಿದ್ದು ಎಂಟೂ ಎಂಟುವರೀಗ್ ಹೋದ್ರಂದ್ರೆ ಸಾಯಂಕಾಲ ಐದು ಐದೂ ಮುಕ್ಕಾಲಿಗ ಬರ್ತಾರಿ.

ಹ್ಮ್ ಅಲ್ಲೆಲ್ಲ van ಬರುತ್ತೆ sir ಎಲ್ಲಾ.

ಹ್ಮ್ ಎಲ್ಲಾ van ಬರುತ್ತೆ ಊರಲ್ಲೇ van ಬರುತ್ತ ಹ್ಮ್ .

ಅವ್ರ ಬಿಡ್ತಾರೆ sir ಆದ್ರೆ fees ನಾವ್ ಕಟ್ಬೇಕಾಗುತ್ತೆ sir .

ಹ್ಮ್ fees ನಾವ್ ಕಟ್ಬೇಕಾಗುತ್ತೆ ಅವ್ರ ಎಲ್ಲಾ .

ಹ್ಮ್ school fees ನೋಡಿ ಇಕಿಗ್ ಹತ್ ಸಾವ್ರಾ ಅಕಿಗ್ ಹತ್ ಸಾವ್ರಾ sir .

ಹಾಗಾದ್ರೆ government school ಚೆನಾಗಿಲ್ಲ government school . ಇಲ್ಲಾ sir ಚನಾಗ್ ಐತೆ ಆದ್ರ ನಾವ್ ಹಾಕಿಲ್ಲ sir ಸಲ್ಪ ಎನ್ ಅಂತಾರ ಅವ್ರ madam ಎಲ್ಲಾ ಸುಮ್ನ ಮಾತ್ ಹೇಳುದು ಮಾಡುದು. ಈ ತರಾ ಅವ್ರ ಹಾ ಬಾಳ response ಕೊಟ್ಟಿಲ್ಲ ಹಾ time waste ಮಾಡ್ತಾಇದ್ರು. ಅದಕ್ ನಾವ್ ಬೇಡ ಅಂತ್ ಅಲ್ ಹಾಕೇವ್ sir ಬಾಳ ಮಕ್ಳಿಗೆ.

ಹಾ ಅಲ್ಲಿ ಚನಾಗಿದೆ sir ಎಲ್ಲಾ ಅ. ಅಹ್ private ದಾಗ್ ಸಲ್ಪ ಲಗೂ ಹುಷಾರ್ ಆಕರಲ್ಲ ಹಂಗಂತ್ರ್ government school ಚನಾಗ್ ಇಲ್ಲಾಂತಲ್ಲ ಚನಾಗ್ ಇರುತ್ತು ಸ್ವಲ್ಪ private school . ನಾವ್ ಚನಾಗ್ ಇಲ್ಲ ಅಂತ ಹೇಳಿಲ್ಲ ಅಲ್ವಾ.

ಇದಕ್ private school ಅಲಿ . ಕಾಳಜಿ ವೈಸ್ಬೇಕಲ್ಲ ಅದು teacher responsible ಇರುತ್ತೆ ಅಲ್ವಾ sir ಅದು ಅದ ಅವರೀಗ ಬಿಟ್ಟಿದ್ sir . ಅಂದ್ರ ಪ್ರತಿಯೊಂದ government school ಸರಿಯಾಗಿ ಒಳ್ಳೆದಿರುತ್ ರಿ ಒಂದ್ ಹಳೇದೈತಿ ಒಂದೊಂದ್ ಒಳ್ಳೆದಿರೋಲ್ಲ . Government school ಚನಾಗಿಲ್ಲ ಅಂತ ಹೇಳಿಲ್ಲ sir ನಾವೆಲ್ಲ ಅಲ್ಲೆ ಕಲ್ತ ಬಂದೋರಿದ್ದೆವ್ sir ಎಲ್ಲಾ government school ಅಲ್ಲೆ ನಾವ್ ಕಲ್ತ ಬಂದೋರಿದ್ದೆವೇ . ಹಾ ಮತ್ ನಾವು government school one to tenth government school ಲಲ್ಲೆ ಕಲ್ತಿವಿ ಇಲ್ಲಾ sir ಚನಾಗ್ ಇದೆ sir government school ಚನಾಗ್ ಇದೆ sir .

Education ಎಲ್ಲ ಚನಾಗಿರುತ್ತೆ ಆದ್ರೆ madam ಸಲ್ಪ ಹಂಗ್ ಮಾಡ್ತಾಇದ್ರು ಅದ್ಕ ನಾನು ಆ ರೀತಿ ತಂದ್ ಹಾಕ್ದೆ sir ಅದಕ್ಕೆ.

ಅದ್ಕೇ ನಾವೆಲ್ಲ ಅಲ್ಲೆ ಎಲ್ಲಾ ಒಂದು ಎರಡು ಬಾಳೆಲೆ ಹರಡು ಎನ್ ಮಾಡ್ತಿರೀ ನೀವು ಅಲ್ಲೆ ಕಲತಿರೇನು government school ದಾಗ್ one to tenth ಕಲತಿರೇನು one to tenth . ಹುನ್ sir one to tenth ಅಲ್ಲೆ sir government school sir .

ಹ್ಮ್ ಅಂದ್ರ ಹುಡ್ಗುರೆಲ್ಲಾ ಓದಾಕೆಲ್ಲ ಹುಷಾರ್ ಅದರ್ ಅಂತಾತು ಹಾ ಹುಷಾರ್ ಅದಾರ್ ರಿ sir ಒಂದ್ ಸಲಾ ತಿಳ್ಕೊಂಡ್ರಂದ್ರೆ ಮತ್ತೆ ಮತ್ತೆ ಕೇಳುದಿಲ್ಲ sir ಒಂದ್ ಸಲಾ ನೋಡ್ಕೊಂಡ್ರಂದ್ರ ಮುಗೀತ್ ಅವರ್ದು.

ಅವರೇನ್ education ಬಗ್ಗೆ ಅವ್ರು ಸ್ವಲ್ಪ sharp ಇದ್ದಾರಿ sir ಎಲ್ಲಾ.

ಮತ್ತ್ ಅಂದ್ರ ಮತ್ ಬಂದ ಮೇಲ್ ಮತ್ ನೀವು study ಮಾಡಸ್ತಿರಾ. ಹಾ sir ನಾನು ಹೌದ sir . School ಇಂದ ಬಂದ್ ಮೇಲೆ study ಮಡಸ್ತಿರೇನು ನಿಮ್ ಮನೇಲಿ. ಹಾ sir ಇಲ್ಲ sir ನಾನು ಮನೇಲೆ ಇದೀನ್ sir .

ಹ್ಮ್ school ಗ್ ಮಕ್ಳ್ ಹೋಗ್ತಾರ ಹ್ಮ್. School ಇಂದ ಬಂದ್ ಮೇಲೆ ಮಕ್ಳು ಮತ್ತ್ ಅಲ್ಲೆ ಅಲ್ಲೆ study ಮಾಡ್ತಾರೇನ್ ಅಲ್ಲೆ . ಹಾ ಮನೇಲ್ ಎಲ್ಲಾ ಅವ್ರೆಲ್ಲ ಓದ್ಕೊಂತರಿ ಎಲ್ಲಾ homework ಮಾಡ್ತಾರೀ ಎಲ್ಲಾ ಮಾಡ್ತಾರೀ sir .

ಮನೇಲ್ ಎಲ್ಲಾ ಓದ್ಕೊಂಬದು homework ಮಾಡೋಡು ಎಲ್ಲಾ ಒಸ್ಟು ಎಲ್ಲಾ byheart ಗಳು ಮಾಡುದು ಒಸ್ಟು ಮಾಡ್ತಾರಿ sir ಮನೇಲೆ ಕೂತ್ಕೊಂಡು ಎಲ್ಲಾ ಮಾಡ್ತಾರಿ.

ಮತ್ತೇನ ಮಾಡ್ತೈತ್ರಿ ಎಲ್ಲಾ sir ಇದ ಹಳ್ಳಿ ಅವ್ರು ಸಲ್ಪ ಇದ್ ಅಂತೇ ಕ~ಕಡೀಮ್ ಇರುತ್ತೆ ಅಂತ್ ಅಂತಾರೇ sir ನಮ್ಮಲೆಲ್ಲ ಹಂಗೆನಿಲ್ಲ ಎಲ್ಲ sharp ಇದಾರೆ sir ಮಾಡುದ್ . ಅ ಎಲ್ಲ ಅಂದ್ರ ಎಲ್ಲಾ ಕಡೆ ಅಂತ್ ಆ ತರಾ ಇರೂದಿಲ್ಲ ಒಂದೊಂದು ಕಡೆ ಇರುತ್ತೆ. ಹ್ಮ್ ಹ್ಮ್ ಒಂದೊಂದ್ ಕಡೆ ಇರುತ್ತೆ sir ಎಲ್ಲಾ ಎಲ್ಲಾ ಕಡೆ ಎನ್ ಇರೂದಿಲ್ಲ ಅವ್ರೆಲ್ಲ sharp ಇದ್ದಾರೆ school ಚನಾಗಿದೆ ಎಲ್ಲಾನೂ ಶಿಕ್ಷಣನೂ ಚನಾಗಿನೆ ಇರುತ್ ನಮ್ ಹತ್ರ .

ಹ್ಮ್ ಕೆಲವು madam ಗಳು ಚನಾಗೆ ಇದಾರೇ ಚನಾಗ್ ಇರ್ತಾರೆ ನಾವು sir ಅಂತ್ ಹೇಳಿದಾರೆ sir bye sir .

ನಾನ್ ನಾಗಮ್ಮ, ಮರ್ತ್ಬಿಟ್ಟಿದ್ಯ? ಹ school mates ಅಲಾ ಹಾ ಹಾ.

ಎಷ್ಟ್ ದಿಸ ಆಯ್ತ್ ನೋಡಿ ನೆನ್ಪೇ ಇಲ್ಲ. ನೋಡಮ್ಮ ನೀನಂತೂ ಮರ್ತ್ಬಿಡ್ತಿಯ ನಮ್ಮನ್ನ. ಹೇ ಹಂಗೇನಿಲ್ಲ ಕಣೆ but ನಂದು phone number ಇದ್ದಿಲ್ಲ ತಾನೇ ನಿಂದು ಅದಕ್ಕಂತಾ ನಂಗ್ ನೆನ್ಪಿಲ್ಲ ಯಾರು ಅಂತ ಕೇಳ್ದೆ sorry ಕಣೆ. ಇರ್ಲಿ ಬಿಡಮ್ಮ ನೆನಪ್ ಬಂದ್ಮೇಲನ ಬಂದಿದೀವಲ್ಲ ಸಾಕು. ಹಾ ಆಯ್ತು ನೆನಪ್ ಬಂತು ಆಯ್ meet ಆಗಣ? ಆ meet ಆಗಣ, ಏನ್ ಆರಾಮಿದ್ಯಲ್ಲ? ಆ ಅರಾಮ್ ಕಣೆ, ನೀವು? ಹು ಅರಾಮ್ ನೋಡು, ಊಟ ? ಹ್ ಆಯ್ತು excitement ಬರಕ್ ಹತ್ತೇತೆ ನೀನ್ call ಮಾಡಿದಿಕ್ಕೋಸ್ಕರ .

ಓ ಬಾಳಾ ಸಂತೋಷ ಆಯ್ತು ನಂಗೆ. ಹೌದ್ ನನಗೂ ಕೂಡ ಬಾಳ ಸಂತೋಷವಾಗಿದೆ .

ಏನಿಲ್ಲ ಕಣೆ college ಓದ್ತಾ ಇದೀನ್ B.Com ತೊಗೊಂಡೀನ್ ನೋಡು general .

ಬಾಳಾ ದಿನ ಆಯ್ತ್ ನೋಡು ಯಾರ್ ಏನ್ ಮಾಡ್ತಿದಿವಿ ಅಂತಾನೂ ನೆನ್ಪೆ ಗೊತ್ತೇ ಇಲ್ಲ. ಆಯ್ತ್ ಕಣೆ ನಿನ್ನತ್ರ ಯಾರ್ ಯಾರ್ number ಇದಾವೋ ನನಗ್ send ಮಾಡು.

ಆ ಎಲ್ಲಾರೂ ಮಾತಾಡಣ ಆಗ ಒಂದ್ ಸತಿ ಎಲ್ಲರೂ meet ಆಗಣ ಎಲ್ಲಾನ ಹೊರಗಡೆ. ಹು ಹೋಗಣಂತೆ ಎಲ್ಲರೂ ನೀನ್ ನೋಡಿದ್ರೆ ಓ number ಏ ಸಿಕ್ಕಿಲ್ಲ ಗೊತ್ತ ನಿಂದು ಇಷ್ಟ್ ದಿನ.

ಅಣ್ಣನ್ ಕೇಳ್ದೆ ನಿಖಿಲ್ ಅಣ್ಣನ್ ಕೇಳ್ದ್ರೆ ಅಣ್ಣ ಕೊಟ್ರು. ಹೌದಾ. ಹ್ಮ್ ಎಷ್ಟ್ ಜನ ಹತ್ರ ಕೇಳಿ ನಿಖಿಲಣ್ಣ ನಮ್ college ಎ ಅಲ.

ಆ. ಕೇಳಿದ್ರೆ ಅಣ್ಣಂಗೆ ಹೇಳ್ದ ಏ ನಂದಿನಿ number ಆ ಇದೆಯಮ್ಮ ನನ್ ಹತ್ರ ಮೊನ್ನೆನೇ meet ಆಗಿದ್ಲು ಅಂದ್ರು.

But ನನ್ number ಉ ಯಾರತ್ರ ಇಲ್ಲ ನಾನ್ ಯಾರಿಗೂ ಕೊಟ್ಟಿಲ್ಲ ಅಪ್ಪಾಜಿ ಬೈತರಂತ ನನ್ number ಯಾರಿಗೂ ಕೊಟ್ಟಿಲ್ಲ. ಹ್ಮ್ ನೋಡಮ್ಮ ನೀನು ನಾನ್ ಎಲ್ಲರ್ ಹತ್ರ ಕೇಳಕ್ ಹತ್ತಿನಿ ನಮ್ ಹಳೆ friends ನೆಲ್ಲ meet ಆಗಣ ಅಂತ್ ಹೇಳಿ. ನೀನ್ ಎಲ್ಲರನ್ ಕೇಳ್ತಿದ್ರೆ ಏನ್ ಮಾಡ್ಲಿ ನಾನು ನಾನ್ ಯಾರಿಗ್ ಕೊಟ್ಟಿಲ್ಲಲ್ಲ number ಉ. ಹ್ಮ್ ಯಾರಿಗ್ ಕೊಟ್ಟಿಲ್ಲ but ಅಣ್ಣನಿಗ್ ಕೊಟ್ಟಿದ್ಯಲ್ಲ. ಹಾ ಅಣ್ಣನ್ಗ್ ಒಂದೇ ಕೊಟ್ಟಿದ್ ನಾ ಅಣ್ಣ ಗೂಡ್ವೇ ಹೇಳಿದ್ದೆ ನಾನು ಯಾರಿಗ್ ಕೊಡ್ಬೇಡ number ಅಣ್ಣ ಅಂತ್ ಹೇಳಿದ್ದೆ but ನಿನಿಗ್ ಕೊಟ್ಟಾನಲ್ಲ. ಹ್ಮ್ ನನಿಗ್ ಕೊಟ್ಟಿದಾರೆ ಅಣ್ಣನ್ ಕೇಳ್ದೆ ಜಾಸ್ತಿ request ಮಾಡ್ದೆ.

ಅದಿಕ್ಕೆ ಕೊಟ್ಟಿದಾರೆ number .

ಹ್ಮ್ .

ಹ್ಮ್. ಯಾರ್ ಯಾರ್ ಇದಾರೆ ನಿನ್ ನಿನ್ ಲಿ ಯಾರ್ ಯಾರ್ ಇದಾರೆ ನಿನ್ phone ಅಲ್ಲಿ? ಎಲ್ಲರಿದಾರ ನನ್ friends ಎಲ್ಲಾ ಇದಾರಾ ನಿಂದ್ ಮಾತ್ರನೇ ಇಲ್ಲ. ಹೌದಾ ನನ್ number ಒಂದೇ ಇದ್ದಿಲ್ಲ ನೀನ್ ಹತ್ರ? ಹ್ಮ್ ಎಲ್ಲರ್ನು daily meet ಅಗ್ತೀನಿ . ಹ ಕಣೆ ನಿಂದೆ better ನೋಡು ನನ್ ಯಾರು meet ಆಗಲ್ಲ ನನ್ ಹತ್ರ. ಮತ್ತೇ ನೀನ್ ಸೊಲ್ಪ ಏನ್ ಮಾಡ್ಬೇಕು ಎಲ್ಲರ್ ಹತ್ರ ಚೆನ್ನಾಗ್ ಮಾತಾಡ್ಬೇಕಲ್ಲ. ಕಣೆ ನಾನ್ ಮಾತಾಡ್ತೀನಿ ಏನ್ ಅಂದ್ರೆ ಹೊರಗೊಂದೆ ಬರಲ್ಲ but ನೀವೆಲ್ಲರು ಹೊರಗಡೆ ಹೋಗ್ತಿರಲ್ಲ ನಾನ್ ಹೊರಗಡೆ ಬರಲ್ಲ ಅಷ್ಟೇ ತಾನೇ? ಹ್ಮ್ ನೀನ್ಸ ಅವಗವಾಗ್ ಸ್ವಲ್ಪ ಹೇಳಿ ನಮ್ಮತ್ರ ಬಂದ್ರೆ ಅಲ್ಲಮ್ಮ. ಹ್ಮ್ . ಇಲ್ಲ ಕಣೆ ಬರ್ತೀನ್ ತೊಗೋ.

ಕೇಳಿ ಇವತ್ತು ಇವಾಗ ನಾನ್ ಎ ಎದ~ ಎದಕ್ call ಮಾಡಿದಿನ್ ಗೊತ್ತ?

ಎಲ್ಲರೂ meet ಆಗ್ತಿದಿವಿ ಅದಕ್ಕೋಸ್ಕರ ನಿನಿಗ್ ಕೂಡ ಹೇಳಣ ಅಂತ್ ಹೇಳಿ call ಮಾಡಿದೀನಿ ನಾನು.

ಇಲ್ಲೇ ಹೊರಗಡೆ ಎಲ್ಲಾನು ಹೋಗಣ ಅಂತ್ ಹೇಳಿ ಎಲ್ಲರೂ meet ಆಗ್ತಾ ಇದೀವಿ.

ಅದಕ್ಕೆ ನಿನಿಗ್ ಕೂಡ ಹೇಳಣ ಅಂತ ಹೇಳಿ call ಮಾಡಿದೀನಿ.

Place ಎಲ್ಲಾ ನಿನಗೆ ನಾಳೆ call ಮಾಡಿ ಹೇಳ್ತೀನಿ ನಾನು. ಹಾ ಸರಿ ಸರಿ ನಾನು ಕೂಡ class ಅಲ್ ಇದೀನಿ.

Hai ಅವಿನಾಶ್ ಹೇಗಿದ್ದಿರ?

ಮತ್ತೇ ಆಯ್ತಾ ಚಾ ಎಲ್ಲಾ ಕುಡ್ದು?

ಈಗ ನಮ್ದು degree ಮುಗಿತಷ್ಟೆ.

ಹಾ ಮತ್ತೆ ಮುಂದೆ ಏನ್ ಮಾಡ್ಬೇಕಂತಿದಿರ ? ಮಾಡ್ಬೋದು ಎಂತ ಮಾಡ್ಬೋದು ಈಗಿನ ಶಿಕ್ಷಣ.

ನಿಂಗೆ ಈಗ ಮ~ ಮೊದಲಿದ್ ಶಿಕ್ಷಣ ಒಳ್ಳೆದಿತ್ತ ಈಗಿದ್ ಶಿಕ್ಷಣ ಒಳ್ಳೆದಿತ್ತ? ಈಗಿನ ಶಿಕ್ಷಣ ಒಳ್ಳೇದ್ ಯಾಕೆ ಹೇಳಿದ್ರೆ ಈಗಿನ technology wise ನೋಡ್ತಿದ್ರೆ ನಮಗೆ ಕಲಿಲಿಕ್ಕೆ ತುಂಬಾ ಉಂಟಲ್ಲ ಆದಕಾರಣ ಈಗಿನದ್ದು

ಹೌದಾ. ಮೊದ್ದಲೆಲ್ಲ ಕಷ್ಟ ಇತ್ತ ತುಂಬಾ?

ಮೊದ್ಲಿನದ್ದು ಅದು ಆ ಒಂದು ಆಕಾಲದಲ್ಲಿ ಬೇರೆ ಈ ಕಾಲದಲ್ಲಿ ಇರುವ ತಾಂತ್ರ~ ತಂತ್ರಜ್ಞಾನ ಅಂಥದ್ದೆಲ್ಲ ಸ್ವಲ್ಪ forward ಇದ್ರಲ್ ಇರೋದಲ್ಲ. ಆದ್ರೇ ಮೊದಲ ಶಿಕ್ಷಣ ಸ್ವಲ್ಪ ಒಳ್ಳೇದಿತ್ತು ಅಂದ್ರೆ ನಮ್ದು teachers ಉ ಎಲ್ಲಾ ಆಹ್ ಒಂದು ಒಳ್ಳೇ ಇದ್ರಲ್ಲಿ ಕಲಿಸ್ತಿದ್ರು ಈಗ ಆಥರ ಅಲ್ಲ mobile ಅಲ್ಲಿ ಬಂದು. ಆ ಎಲ್ಲ ಸಿಷ್ಟ ಅವ್ರಿಗೆ ಬೇಕಾದ್ರೆ ನಮ್ಗೆ ಬೇಕಂದ್ರೆ ಕಲಿಬೇಕು ಇಲ್ಲ ಅಂದ್ರೆ ಬಿಟ್ಬಿಡ್ತರೆ ಅವ್ರಷ್ಟೆ.

ಅದ್ರೆ ನನ್ನ ಪ್ರಕಾರ ನಾವು ನಮಿಗೆ ಬೇಕ~ ನಾವು ಕಲ್ತ್ರೆ ಮಾತ್ರ self learning ಅಂತ ಹೇಳೋದು ಒಂದು ಒಳ್ಳೆಯ ಅತ್ಯುತ್ತಮವಾದ ಇದಲ್ವ. ಯಕ್ಹೇಳಿದ್ರೆ ನಾವು ತುಂಬ ಶ್ರಧ್ಧೆಯಿಂದ ಕಲಿತ್ರೆ ನಮಿಗೆ benefit ಜಾಸ್ತಿ ಈಗ ಒಬ್ರು ಹೇಳಿಕೊಡದಕ್ಕು ನಾವು ಕಲಿಯೊದಕ್ಕು ಅಹ್ ತುಂಬಾ ವ್ಯತ್ಯಾಸ ಉಂಟು ಈಗ ನೀವು ಹೇಳುವಾಗ ನೀವು ಹೇಳಿದ ಇದಕ್ಕೆ ನಾನು ಕಲಿಯೊದಾಗಿರ್ಬೋದು interest ಇಲ್ಲದಿದ್ರು ಅಹ್ time ಗೆ ಹೋಗುವಾಗ ನಾವು ಕಲಿತಾಯಿರ್ತೆನೆ ನಾನೇ ನನ್ನ ಸ್ವತಃ ಆ ಇಚ್ಚೆಯಿಂದ ಕಲಿಯುವುದಾಗುವಾಗ ಸ್ವಲ್ಪ ಉಪಯೋಗ ಜಾಸ್ತಿ.

ಅದು ಕೂಡ ಹೌದು ಆದ್ರೆ ಮೊದ್ಲಿನವರು ಆಥರ ಅಲ್ಲ ಅಹ್ ಅವ್ರಿಗೆ ಕಲಿಲಿಕ್ಕೆ ಇಷ್ಟ ಇಲ್ದೆ ಇದ್ರುಸ ಅವ್ರು ಒಂದು ಮಕ್ಳು ಎಲ್ಲರು ಕ~ ಕಲಿಬೇಕಂತ ಅದು ಅವ್ರು ಇದ್ ಒತ್ತಾಯದಲ್ಲಿ ಇದ್ಮಾಡ್ತಿದ್ರು ಈಗ ಆತರ ಅಲ್ಲಾ. ಗುರುಕ್~ ಗುರುಕುಲ system ಇತ್ತು ಆವಾಗ ಅವ್ರ್ದು friendship ಉ ಹೇಗೆ ಇದು ನಾಲ್ಕು ಜನರೊಟ್ಟಿಗೆ ಕಲಿಯುದ್ ಹೇಗೆ hostel ಅ life ಉ ಮೊದ್ಲಿನದ್ದು ಅದು ಬೇರೆ ಇತ್ತು ಈಗ technology ಬಂದಮೇಲೆ. ಅದ್ರ ಒಂದು educations policies ಎಲ್ಲ ಬೇರೆ ರೀತಿ ಅಲ್ವ. ಹೌದು ಹೌದು ಈಗ ಅದೇ ಅವ್ರಿಗೆ ಯಾರಿಗೆ ಕಲಿಲಿಕ್ಕೆ ಇಷ್ಟ ಉಂಟು ಅವ್ರಿಗೆ ಆಥರ ಇದ್ಮಾಡ್ತಯಿದ್ ಹೌದು ಹೌದು ಶಿಕ್ಷಣ ಅಂತ ಹೇಳೋದು ಎಲ್ಲರಿಗೂ ಮುಖ್ಯ ಅದು ಪ್ರತಿ ಒಬ್ಬರಿಗೂ ಸಹ ಬೇಕಾದ್ದು.

ಆದ್ರೇ ಕೆಲವ್ರು ಶಿಕ್ಷಣ ಒಂದು ಆಹ್ ಒಂದು ದಿನ ಬಂದು ಹೋಗ್ತರಷ್ಟೆ ಇವಾಗ್ ಮಾಡದು ಮತ್ತೆ ಅವ್ರಿಗೆ ಬೇಕಂತಿಲ್ಲ ಆಥರ ಇರ್ತಿದು. ಹೌದು ಹೌದು ಶಿಕ್ಷಣಕ್ಕಿಂತ ಜಾಸ್ತಿ experience ಅಲ್ಲಿ ಕಲಿಯುವಂಥದ್ದುಸ ಸುಮಾರ್ ಉಂಟು. ಈಗ ಮೊದ್ಲಿನ ಕಾಲದಲ್ಲಿ ಗುರುಕುಲ system ಅಲ್ಲಿ daily ಆಹ್ ಹೇಗೆ ಇತ್ತು ಎಂತ ದನದ ಕೆಲಸಗಳು ಆಂತ ಅದುಸ ಒಂದು skill ಅಲ್ಲಿ ಬರ್ತದೆ.

ಹಾಗೆ. ನಿಮ್ಮ ಪ್ರಕಾರ ಹೇಗೆ ನಿಮ್ಮ ಇದ್ರಲ್ಲಿ ಶಿಕ್ಷಣ ಅಂತ ಹೇಳಿದ್ರೆ ಎಂತಂತ?

ನಂಗಂದ್ರೆ ಆ ಈಗದ್ದು ಆಹ್ ಒಂದು ಎಂತ ಗೊತ್ತುಂಟ ಆ ನಮ್ಗೆ ಕಲಿಲಿಕ್ಕೆ ಮನಸಿದ್ರೆ ಮಾತ್ರ. ಈಗ ಈಗಿನ ಕಾಲದಲ್ಲಿ ಮೊದಲಿನ ಕಾಲದಲ್ಲಿ ಅಂದ್ರೆ ನಮಿಗೆ ಇಷ್ಟ ಇಲ್ಲದಿದ್ರು ಸ ಒಂದು ನಮ್ಗೆ teachers ನವ್ರು ಒಂದು ಆಹ್ ಯಾವ್ದಕ್ಕು ಬಿಟ್ಟು ಕೊಡೊದಿಲ್ಲ ಎಲ್ಲದಕ್ಕೂ ಅವ್ರೆ ಅವ್ರೆ support ಮಾಡ್ತರೆ ಆಥರ . ಆದ್ರೆ ಈಗ ಆಥರ ಅಲ್ಲಆಹ್ ಇದು support ಮಾಡ್ತರೆ ಅದ್ರೆ ನಿಮ್ಗಿಷ್ಟ ಇಲ್ಲದಿದ್ರೆ ಬಿಟ್ಟು ಬಿಡ್ತರಷ್ಟೆ. ಕಲಿಲಿಕ್ಕೆ ಮನಸಿದ್ರೆ ಕಲಿತರೆ ಇಲ್ಲದಿದ್ರೆ ಬಿಟ್ಬಿಡ್ತರೆ ಅವ್ರಿಗೆ ಬರುವುದು ಬರ್ತ ಇರ್ತದಷ್ಟೆ.

ಮತ್ತೆ ಮೊದ್ಲಿನಲ್ಲೆಲ್ಲ ನೀವು ಕಲಿಬೇಕಿದ್ರೆ ಎಂತ ಹೇಳಿದ್ರೆ ತುಂಬಾ time ತೊಗೊಳ್ತದೆ.